ಗಾರ್ಡನ್ ನಲ್ಲಿ ಕೊಕ್ಕರೆ ಗಳು ಓಡಾಡುತ್ತಿದ್ದವೇ ಹಾಗು ಈ ಗಾರ್ಡನ್ ನಲ್ಲಿ ಒಂದು ನಲ್ಲಿ ಇದೆ ನಲ್ಲಿಗೆ ಒಂದು ಪೈಪ್ ಯನ್ನು ಜೋಡಿಸಿದ್ದಾರೆ ಈ ಗಾರ್ಡನ್ ನಿನ ಸುತ್ತ ಮುತ್ತ ಒಂದು ಕಾಂಪೌಂಡ್ ಆಕರವಾದ.

ಈ ಈ ಗಾರ್ಡನಿ ನ ಸುತ್ತ ಒಂದು ಕಾಂಪೌಂಡ್ ಕೂಡ ಇದೆ ಹಾಗೂ ಈ ಗಾರ್ಡನಿ ನ ರೋಡಿ ನ ಕೆಂಪು ರೋಡಿ ನ ಆಕಾರವಾಗಿದೆ ಹಾಗೂ ಇದರ ಹಿಂದೆ ಗುಡ್ಡ ಬೆಟ್ಟಗಳು ಕಾಣ್ತಾ ಇದ್ದಾವೆ.

ಇದೋಂದು ಜಿಮ್ ಕೊಠಡಿ ಆಗಿದೆ ಈ ಕೊಠಡಿಯಲ್ಲಿ ಅನೇಕ ರಿತಿಯ ವಸ್ತುಗಳು ಇವೆ ಜಿಮ್ ಎಕ್ಸಸೈಜ್ ಮಾಡುಲು ವಸ್ತುಗಳಿವೆ ಹಾ --

ಇಲ್ಲಿ ಒಂದು ದ್ವಾರ ಬಾಗಿಲು ಐತೆ ಇದು ಬಿಳಿ ಆಕಾರ ಹಾಗು ಕಪ್ಪು ಆಕಾರವಾಗಿದೆ ಈ ದ್ವಾರ ಬಾಗಿಲ ಒಳಗೆ ಹೋದರೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಇದೊಂದು ಜಿಮ್ ಮಾಡುವ ಕೊಟ್ಟಡಿಯಾಗಿದೆ. ಎಕ್ಸರ್ಸೈಜ್ ಮಾಡಲು ಜನರು ಎಕ್ಸಸೈಜ್ ಮಾಡುತ್ತಿದ್ದಾರೆ.

ದರ್ಗಾ ಮುಂಭಾಗದಲ್ಲಿ ಬೈಗುಗಳನ್ನು ನಿಲ್ಲಿಸಿದ್ದಾರೆ ಹಾಗೂ ಜನರು ನಿಂತಿದ್ದಾರೆ ದರ್ಗಾದ ಒಳಗಡೆ ಗಿಡ ಮರಗಳನ್ನು ಬೆಳೆಸಿದ್ದಾರೆ.

ಮಾವಿನ ಗಿಡಗಳನ್ನು ಬೆಳೆಸಿದ್ದಾರೆ ಹಾಗು ಈ ಕಚೇರಿಯ ಮುಂದೆ ಒಂದು ದ್ವಜವಿದೆ ದ್ವಜದ ಕಟ್ಟಿಗೆ ಕೆಂಪು ಬಣ್ಣವನ್ನ ಹಚ್ಚಿದಾರೆ ಹಾಗು ದ್ವಜದ ಕಂಬಕ್ಕೆ ವೈಟ್ ಕಲರ್ .

ಮತ್ತು ಈ ಅಂಗಡಿಯ ಮುಂದೆ ಮೂರು ವಿದ್ಯುತ್ ಕಂಬಗಳನ್ನು ನಿಲ್ಲಿಸಿದ್ದಾರೆ ಹಾಗು ಬೈಕ್ ಗಳ ಬೈಕ್ ಗಳು ನಿಂತಿದ್ದಾವೆ ಈ ಅಂಗಡಿಗೆ ಕೆಲಸದಾರರು --

ಹಾಗು ಮೆಟ್ಟಿಲುಗಳು ಇವೆ ಮೆಟ್ಟಿಲುಗಳಿಗೆ ಕೆಂಪು ಬಣ್ಣವನ್ನು ಹಚ್ಚಿದ್ದಾರೆ. ಈ ಕಚೇರಿ ಮುಂಭಾಗದಲ್ಲಿ ಒಬ್ಬ ಹೆಣ್ಣು ಮಗಳು ಒಂದು ಮನುಷ್ಯನನ್ನು ಒಂದು ಹುಡುಗನನ್ನು ಎತ್ತುಕೊಂಡು ನಿಂತಿದ್ದಾಳೆ.

ಇಲ್ಲಿ ಅನೇಕ ಜನರು ನಿಂತಿದಾರೆ ಹಾಗು ಸುಂದರವಾದ ಒಂದು ಗಾರ್ಡನ್ ಆಗಿದೆ ಇಲ್ಲಿ ಇಲ್ಲಿ ಹಚ್ಚ ಹಸಿರಾದ ಗಿಡಗಳನ್ನೂ ಬೆಳಿಸಿದ್ದಾರೆ ಇದೊಂದು ದ್ವಾರ ಬಾಗಿಲ ಆಗಿದೆ ಇಲ್ಲಿ --

ಇಲ್ಲಿ ಕೋಳ್ ಇದೆ ಕೋಳ್ ಮೂರು ಕೋಳಿಗಳು ಇವೆ ಹಾಗೂ ಇಲ್ಲಿ ಹುಡುಗರು ಕೂಡ ನಿಂತು ನೋಡುತಿದ್ದಾರೆ ಸುತ್ತ ಮುತ್ತ ಗಿಡ ಮರಗಳಿವೆ ಎರಡು ಕಂಬಗಳು ಇವೆ.

ಹಾಗು ಎರಡು ಗಾಲಿಗಳು ನಿಂತಿದಿವೆ ಹಾಗೆ ಅನೇಕ ರೀತಿಯ ಕೆ ಬ್ಲಾಕ್ ಕಾರ್ ಗಳು ನಿಂತಿದ್ದಾವೆ ಈ ಕಾರಿನ ಕೊಠಡಿಗೆ ಎರಡು ವಿದ್ಯುತ್ ಲೈಟ್ಗಳು ಇವೆ ವೈಟ್ ಕಲರ್ ಬಣ್ಣವನ್ನು ಹಚ್ಚಿದ್ದಾರೆ.

ಡೀಸೆಲ್ ನ ಇದು ವೈಟ್ ಕಲರ್ ಆಗಿದೆ. ಗ್ರೀನ್ ಮತ್ತು ನೀಲಿ ಕಲರ್ ಒಂದು ಬೋರ್ಡ್ ಕಾಣಸ್ತಾಯಿದೆ. ಇಲ್ಲಿ ಅನೇಕ ಜನರು ನಿಂತಿದ್ದಾರೆ. ಬಿಲೇಶ್ --

ಇಲ್ಲಿ ಒಂದು ದೊಡ್ಡ ಗಣೇಶನ ಮೂರ್ತಿ ಇದೆ. ಇಲ್ಲಿ ಅನೇಕ ಜನರು ಅಹ್ ಗಣೇಶನ ಮುಂದೆ ನಿಂತು ಫೋಟೋ ವನ್ನು ಹೊಡ್ಕೊಂತಿದ್ದಾರೆ. ಹಾಗೂ ಸಣ್ಣ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ.

ಹಾಗೂ ಕಾಯಿಗಳನ್ನು ಇಟ್ಟಿದ್ದಾರೆ ಗಣೇಶನ್ಗೆ ಒಂದು ಗುಲಾಬಿಯ ಮಾಲೆಯನ್ನು ಹಾಕಿದ್ದಾರೆ .

ಇದೊಂದು ಗ್ರಾಮ ಪಂಚಾಯತಿ ಆಗಿದೆ ಹಲವಾರು ಜನರು ನಿಂತಿದ್ದಾರೆ ಅನೇಕ ರೀತಿಯ ಜನರು ನಿಂತು ಆ--ಇದು ಮಾಡುತ್ತಿದ್ದಾರೆ .